ಈ ಚಿತ್ರದಲ್ಲಿ ಮಿಸ್ಟರ್ ಕರಂಜಾ ಆಟೋ ಇಂಜಿನಿಯರಿಂಗ್ ವರ್ಕ್ಸ್ ಎಂದು ಬರೆದಿದ್ದು ಕಾಣ್ತಾ ಇದೆ.

ಇದು ಒಂದು ಅಂಗಡಿ ಯಾಗಿದೆ ಇದರಲ್ಲಿ ತುಂಬಾ ವಸ್ತುಗಳನ್ನು ನಾವು ನೋಡ್ತಾ ಇದ್ದೇವೆ.

ಒಂದು ನೀರಿನ ಬಾಟಲ್ ಕೂಡ ಕಾಣ್ತಾ ಇದೆ ಈನೋ ಡಬ್ಬಿ ಕೂಡ ಕಾಣ್ತಾ ಇದೆ.

ಬೇರೆ ಬೇರೆ ಕೆಲ್ಸ ಮಾಡುತ್ತಿರುವುದು ಕಾಣತಾಇದೆ ದೂರದಲ್ಲಿ ಕಟ್ಟಡ ಕಾಣತಾಇದೆ.

ಈ ಚಿತ್ರದಲ್ಲಿ ಒಂದು ದೊಡ್ಡ ಕಟ್ಟಡ ಕಾಣ್ತಾ ಇದೆ ಕಟ್ಟಡದಕ್ಕೆ ನೀಲಿ ಬಣ್ಣ ಗಾಜು ಇದೆ.

ಕಂಬಗಳು ಕಾಣ್ತಾವೆ ಜನರು ಕಾಣ್ತಾ ಇದಾರೆ ವಾಹನಗಳು ಕೂಡ ಇಲ್ಲಿ ನಿಂತಿದ್ದಾವೆ.

ಹಿಂದಿನ ದೊಡ್ಡ ಬ ಬಂಡೆಗಳು ಇಲ್ಲಿ ಕಾಣತಾ ಇವೆ ಆಕಾಶ ಕೂಡ ಕಾಣ್ತಯಿದೆ.

ಅಲ್ಲಿ ದೊಡ್ಡವಾದ ದರ್ಪಣ ಕೂಡ ಕಾಣ್ತಾ ಇದೆ ಬಟನ್ ಗಳು ಕಾಣ್ತಾ ಇವೆ ಮಕ್ಕಳು ನೆಲದ ಮೇಲೆ ಹಾಸಿಗೆ ಹಾಸಿದ್ದು ಕಾಣ್ತಾ ಇದೆ.

ಚಿತ್ರದಲ್ಲಿ ಗೇಟ್ ಕೂಡ ಕಾಣ್ತಾ ಇದೆ ಕಟ್ಟೆಗಳು ಕೂಡ ಕಾಣ್ತಾ ಇವೆ.

ಈ ಚಿತ್ರದಲ್ಲಿ ಸಮಾರಂಭ ಮಾಡುವ ಸ್ಥಳ ಕಾಣ್ತಾ ಇದೆ ತುಂಬಾ ಕುರ್ಚಿಗಳು ವ್ಯವಸ್ಥಿತವಾಗಿ ಇಟ್ಟಿರುವುದನ್ನು ಕಾಣಿಸ್ತಾ ಇದೆ.

ಇಲ್ಲಿ ತುಂಬಾ ಪುಸ್ತಕಗಳು ಕಾಣ್ತಾವೆ ಇಬ್ಬರು ವ್ಯಕ್ತಿಗಳ ಕೈ ಕಾಣ್ತಾ ಇದೆ.